ಇದೊಂದು ಅವಾಗಿನ್ ಕಾಲ್ದಲ್ಲಿ ಬಾವಿ ಇದ್ದಂಗ್ ಐತಿ ಬಾವಿ ಇದ್ದಂಗೆ ಐತಿ ಇದೆಲ್ಲ ಬರಿ ಹಸಿರು ಹಸಿರು ಗಿಡಗಳು ಇದಾವೆ ಇಲ್ಲಿ ಎಲ್ಲಾ ಬುಟ್ಟಿಗಳು ಸಣ್ಣ ಸಣ್ಣ ಗಿಡಗಳು ಬುಟ್ಟಿದ್ದವು ಬುಟ್ಟ್ಯಗ್ ಗಿಡ ಹಚ್ಚಾರು.

ಒಂದಾ ಗುಡ್ಡು ಇದಂಗೆ ಅಯ್ತಿ ಇಲ್ಲಿ ಎಲ್ಲ ನೇಚರ್ ಗೀಚುರೆ ಬರಿ ಅಯ್ತಿ ಒಂದಾ ಯವರೆಸ್ಟ್ ಮೌಂಟೆವೆರೆಸ್ಟ್ ಆಯ್ತಳ ಮುಂದೆಗೂಟವು ಕಾಣಾಕಟಾವೊ ಕಾಯಿಯೆಲ್ಲ ಕೆಲ್ಗಡೆ ಬಂದೈತಿ ಆ ಸರ ಸರ ಎಲ್ಲ ಚಲೋ ಅಯ್ತೆ ಅಣ್ಣ ಎಲ್ಲ--

ಒಂದ್ ಜಿಮ್ ಬಿಟ್ಟಾರೋ ನಾಲಕ್ಕು ಐದು ಮಂದಿ ಚೆನ್ನಾಗಿ ಜಿಮ್ ಮಾಡಾಕತ್ತಾರು ಜಿಮ್ ಹೆಲ್ತಿಗೂ ಒಳ್ಳೆಯದ ಬಟ್ ಮಾಡ್ಬೇಕು ಎಲ್ಲರೂ ಮಾಡಬೇಕು ನಾವು ಮಾಡಬೇಕು.

ಪ್ಲೇಟ್ ನಂಬರ್ ಗಾಡಿ ಆಗ್ಲಿ ಚಲೋ ಐತಿ ನೇಚರ್ ಗೀಚರ್ ಬಾರಿ ಐತಿ ನೇಚರ್ ಗೀಚರ್ ಬಾರಿ ಐತಿ ಕಾಯಿ ಬರಿ ಐತಿ ಸ್ಕಯ್ ಎಲ್ಲ ಚಲೋ ಐತಿ ನೋಡಕ್.

ಇದೊಂದು ದೇವಸ್ಥಾನ ಮತ್ತ ದೇವ್ರು ಅದನ ಮುಂದ ದೇವ್ರು ಗುಡಿ ಆಯಿತು ಒಳಗ ದೇವ್ರು ಐತಿ ಮತ್ತೆ ಸೈಡು ಇಬ್ರು ದೆವ್ರು ಆದರು ಮತ್ತೆ ಒಂದು ಮೂರೂ ಮಂದಿ ಕುಂತಾರ ಇಲ್ಲಿ.

ಇದು ಒಂದು ದೇವರಗುಡಿ ಎಲ್ಲ ನೋಡಕೆ ಮಂದಿ ಎಲ್ಲ ಬಂದರು ಮಂದಿ ಎಲ್ಲ ಗುಡಿ ಚಲೋ ಆಯ್ತಿ ನೋಡಾಕ ಎರಡು ಕಂಬ ಇದಾವು ಮತ್ತೊಂದ್ ಎರಡು ಗಂಟೆ ಆದವು ಮತ್ತೆ ದೇವರ ಪೂಜಾರಿ ಒಳಗೆ ಕೂತನು ದೇವರು ದೇವಸ್ಥಾನಕ್ಕೆ ಎಲ್ಲ ನಾಲಕ್ಕು ಐದು ಮಂದಿ ಬಂದರೋ ನೋಡಕ್ಕೆ ಚಲೋ ಆಯ್ತಿ ಎಲ್ಲ ನೋಡಕ್ ಭಾರಿ ಐತಿ .

ಎಲ್ಲಾ ಚಲೋ ಐತೆ ನೋಡಕ್ಕ ಬಂದು ಎಲ್ಲಾ ಬಾರಿ ಆಯ್ತಾ ಎರಡು ರೂಮು ಇದಾವ ಇಲ್ಲಿ ಯಾರು ಇಲ್ಲ ಟೇಬಲ್ ಕ್ಲೀನಾಗಿದೆ ನೀಟ್ನೆಸ್ ಬಾರಿ ಐತಿ.

ದುಡ್ಡು ಇಲ್ದಿರ ಒಂದ್ ಹೊತ್ತು ಊಟಕ್ಕೋಸ್ಕರನು ಕಷ್ಟ ಪಡ್ತಿರ್ತಾರೆ ಅದುನ ಗಮನದಲ್ಲಿಡಿ ಫ್ರೆಂಡ್ಸ್

ಗುಡಿ ಅಯ್ತೆ ಇಲ್ಲಿ ಎಲ್ಲ ಹಳೆ ಕಾಲದ ಕಲ್ಲು ಎಲ್ಲ ಕಟ್ಟರು ಮತ್ತೆ ತೆಂಗಿನ ಗಿಡ ಅಯ್ತಿ ನೋಡಕೆ ಚಲು ಅಯ್ತಿ ಎಲ್ಲ ಬಿದೆದ್ದಿ --

ಅವ್ನು ಅಂಗಡಿ ಟೈಪ್ ಅಂಗಡಿ ಕ್ಲೋಸ್ ಮಾಡೋರು ಮತ್ತೆ ಸೈಡ್ಗೆ ಹೋಗೋ ಬರಿಯ ಒಬ್ಬರ ಅವ್ನು ಮನೆಗೆ ಒಗರು ಯಾರೋ ಒಬ್ರ ನಡ್ಕೊಂಡು ನಡೆದು ಕೊಂಡು ಒಂಟಾರಿ ಚಲು ಅಯ್ತಿ ನೋಡಾಕ.

ಒಂದು ಹೋಟೆಲ್ಲ ಬಾರಿ ಐತಿ ಹೋಟೆಲ್ ನೋಡಕ್ಕ ಫಾನು ಒಣ ನಾಕ್ ಅದಾವು ಚೇರು ಛೇರ್ಸು ಬಾರಿ ಇದ್ದವು ಟೇಬಲ್ ನೀಲಿ ಕಲರ್ ಬಾರಿ ನೀಟ್ನೆಸ್ ಅದು ಬಾರಿಯೇತಿ ಇಲ್ಲೇ ಅದು ಬಾರಿ.

ಇದು ಧಾರವಾಡ ಹೈಕೋರ್ಟ್ ಇದ್ದಂಗೆ ಕಾಣಕತೈತಿ ಇದು ರೋಡೈತಿ ನೋಡಕ್ಕೆ ಚಲೋ ಕಾಣಕತ್ತಿ. ಒಂದು ದೊಡ್ಡ ಗಿಡ ಆಯ್ತು ಮತ್ತು ರೋಡು ಇದಾವೆ. ಇಲ್ಲಿ ಚಲೋ ಬೋಳುಗಿದು ಎಲ್ಲಾ ಬಾಳ ಐತಿ ಮತ್ತೆ ಲೈಟು ಕಂಬ ಅದಾವು ಸ್ಕೈ ಬಾರಿ ಕಾಣಕತ್ತಾವು ಈ ಊರು ಕತರ್ನಾಕ್ ಐತಿ.

ದೇವ್ರು ಕುಡಿತಿ ಮತ್ತೆ ಒಂದು ಲೈಟ್ ಕಂಬನು ಐತಿ. ಮತ್ತೆ ಒಂದು ತೆಂಗಿನ ಗಿಡ ನು ಐತಿ. ಸಾಯಂಕಾಲ ಬಾರಿ ಕಾಣಕೈತಿ. ಎಲ್ಲಾ ಇಲ್ಲೆಲ್ಲಾ ಹಸಿರು ಹಸಿರು ಗಿಡಗಳು ಇದ್ದವು ಕಾರ್ಗಳು ಐತಿ. ಮನೆಯಲ್ಲಿ ಮನೇನು ಇದ್ದವು. ಸೈಡ ಚಲೋ ಕಾಣ ಕತೆ ನೋಡಕ್ಕೆ ಬಹಳ ಐತಿ ಒಟ್ಟಿನಲ್ಲಿ ಚಲೋ ಐತಿ ಗುಡಿ.

ಇಲ್ಲೊಂದು ಲೈಬ್ರರಿ ಇದೆ ಮತ್ತೆ ಒಂದು ಸಾಕಷ್ಟು ಸೇರಿದವ ರೆಡ್ ಕಲರ್ ನೀಲಿ ಕಲರ್ ಮತ್ತೊಂದು ಎರಡು ಕಿಟಕಿ ಇದಾವು ಒಂದು ಬಾಗಿಲು ಐತಿ ಮತ್ತೆ ಫೋಟೋಗಳು ಇದಾವ ದೊಡ್ಡ ದೊಡ್ಡ ವ್ಯಕ್ತಿಗಳು ಮತ್ತು ಇಲ್ಲಿ ಮತ ಒಂದು ಇದು ಅನ್ನೋದು ಐತಿ ಪೋಸ್ಟರ್ ಐತಿ ಬಾರಿ ಸಕ್ಕತೈತಿ ನೋಡಾಕ.